ತುಂಬಾ ಕಡಿಮೆ ದರದಲ್ಲಿ ಸಿಗುವ ಇದೆಲ್ಲ ಜನರಿಗೆ ತುಂಬಾ ಉಪಯುಗವಾಗುತ್ತದೆ ಇದು ಒಂದು ಪ್ರಸಿದಿಯನ್ನು ಹೊಂದಿಕೊಂಡಿದೆ .

ಇದರಿಂದ ಜನರಿಗೆ ತುಂಬಾ ಸಹಾಯವಾಗುತ್ತದೆ. ದಿನನಿತ್ಯ ಇಲ್ಲಿ ತಾಜಾ ಮೀನುಗಳನ್ನು ನಾವು ಕಾಣಬಹುದು. ತುಂಬಾ ಶುದ್ಧವಾದ ಮೀನು ಎಲ್ಲಿ ನಮಗೆ ದೊರೆಯುತ್ತವೆ.

ಉದ್ಯಾನವನ ಹಾಗಿದೆ ಇಲ್ಲಿ ದಿನ ಮಕ್ಕಳು ದಿನನಿತ್ಯ ಬಂದು ಹೋಗುತ್ತಾರೆ ಹಾಗೂ ಬಾಲಕರು ಬರುತ್ತಾ ಹೋಗುತ್ತಾರೆ ಇದರಿಂದ ತುಂಬಾ ಜನರಿಗೆ ಶಾಂತಿಯನ್ನು ದೊರಕುತ್ತದೆ ಇದು ಒಂದು ಪ್ರಸಿದ್ಧವಾದ ಜಾಗ ಆಗಿದೆ.

ಇದಲ್ಲಿ ಕಾಣಿತಿರುವುದು ಹಾಗೆ ಇದು ಪ್ರಸಿದವದ ದೇವಸ್ಥಾನ ಆಗಿದೆ. ಇಲ್ಲಿ ದಿನನಿತ್ಯ ಬಗ್ತಾದಿಗಳು ಬಂದು ಹೂಗುತ್ತಾರೆ ಹಾಗು ಈ ದೇವಸ್ಥಾನವು ತುಂಬಾ ಪ್ರಾಚೀನ ಆಗಿದೆ ಈ ದೇವಸ್ಥಾನವು ತುಂಬಾ ಪ್ರಾಮುಖ್ಯತೆಯನು ಹೂಂದುಕೊಂಡಿದೆ .